ಧಾರವಾಡ ನಗರ ಪಾಲಿಕೆಗೆ ಸ್ವಚ್ಛತೆಗೆ ಹೇಳಿದ ಒ ಸ್ವಚ್ಛತೆಯನ್ನು ತೋರಿಸುವ ಒಂದು --

ಹಾಗೂ ಇಲ್ಲಿ ಉ ಪತ್ರಗಳು ಯಾವ ರೀತಿ ರವಾನೆ ಆಗುತ್ತಿವೆ ಮತ್ತು ಅಂಚೆ ಕಛೇರಿಯ ಒಳಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಎಂಬುದನ್ನು ಗಮನಿಸಬಹುದು .

ಮಕ್ಕಳು ಯಾವ ರೀತಿ ಭಾಷಣಗಳನ್ನು ಮಾಡುತ್ತಿದ್ದಾರೆ ಹಾಗೂ ಪ-ಪೋಷಕರು ಮತ್ತು ಮಕ್ಕಳು ಯಾವ ರೀತಿ ನಡೆದಿದ್ದಾರೆ ಎಂಬುದನ್ನು ನೀವು ಈ ಚಿತ್ರದಲ್ಲಿ ಗಮನಿಸಬಹುದು.

ವ್ಯಾಪಾರಸ್ಥರು ಹೇಗೆ ಜನರಿಗೆ ಮಾರುತ್ತಿದ್ದಾರೆ ಎಂಬುದನ್ನು ಸಹ ಗಮನಿಸಬಹುದು ಹಾಗು ಇದು ವಿವಿಧ ಬಗೆಯ ಮೀನುಗಳು ವಿವಿಧ ಬಗೆಯ ದರಗಳನ್ನು ಹೊಂದಿವೆ.

ಇದು ಹಾಸ್ಪಿಟಲ್ ಮುಂಬಾಗದ ಒಂದು ದೃಶ್ಯ ಈ ಗಾಹ್ ಹೋಸ್ಪಿಟಲ್ನಲ್ಲಿ ಯಾವ ರೀತಿಯ ವ್ಯವಸ್ಥೆಗಳು ಯಾವ ರೀತಿ ಜನಸಂದಣಿ ಭೇಟಿ ನೀಡುತ್ತಿದ್ದಾರೆ ಎಂಬುವುದನ್ನು ಸಹ ನೀವು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಪಾರ್ಟಿಯ ಒಂದು ಪಾರ್ಟಿಯಲ್ಲಿ ಯಾವ ರೀತಿ ಅರೆಂಜ್ ಮಾಡುತ್ತಾರೆ ಎಂಬುದನ್ನು ನೋಡಬಹುದು ಹಾಗು ಬಲೂನ್ ಗಳು ಯಾವ ರೀತಿ ಯಾವ ರೀತಿ ಇದೆ ಕೆಂಪು ಆಕಾರದ ಬಲೂನ್‌ಗಳನ್ನು ಯಾವ ರೀತಿ ಜೋಡಿಸಿದ್ದಾರೆ.

ಇದು ಹೋಟೆಲಿನ ಮುಂಭಾಗದ ಒಂದು ಚಿತ್ರವಾಗಿದೆ ರಾಯಲ್ ಪ್ಯಾಲೇಸ್ ಎಂಬ ಹೋಟೆಲಿನ ಮುಂಭಾಗದ ಒಂದು ಚಿತ್ರವಾಗಿದೆ ಈ ಚಿತ್ರದಲ್ಲಿ ಅತಿಥಿಗಳನ್ನ ಯಾವ ರೀತಿ ಸತ್ಕಾರ ಮಾಡುತ್ತಾರೆ ಮತ್ತು ವೆಲ್ಕಮ್ ಮಾಡಲು ಯಾವ ರೀತಿ ಇಬ್ಬರು ನಿಂತಿದ್ದಾರೆ ಎಂಬುದನ್ನು ಕೂಡ ಈ ಚಿತ್ರದಲ್ಲಿ ನೋಡಬಹುದು.

ಬನ್ನಿ ಒಂದು ಸಾಂಸ್ಕೃತಿಕ ಪದ್ಧತಿಯನ್ನು ಯಾವ ರೀತಿ ಅನಿಸರಿಸುತಿದ್ದಾರೆ ಮ --

ಇದು ಹಳ್ಳಿಯಲ್ಲಿ ಕಂಡುಬಂದಿರುವ ಒಂದು ಮೀನು ಮತ್ತು ಸಮುದ್ರದ ಇತರ ಜೀವಿಗಳು ಮಾರುವ ದೃಶ್ಯ. ಯಾವ ರೀತಿಯ ವಿವಿಧ ಬಗೆಯ ಮೀನುಗಳನ್ನು ಹಿಡಿದಿದ್ದಾರೆ ಮತ್ತು ಯಾವ ರೀತಿ ತೂಕಆಕಿ ಅದನ್ನು ಜನರಿಗೆ ಮಾರುತ್ತಿದ್ದಾರೆ --

ಶುಚಿತ್ವವನ್ನು ಕಲಿಸುತ್ತಿದ್ದಾರೆ ಎಂದು ನೀವು ಈ ಚಿತ್ರದಲ್ಲಿ ಗಮನಿಸಬಹುದು.

ಇದು ಕೃಷಿ ಗಡಗಳನ್ನು ಮಾರುವ ಅಂಗಡಿ. ಈ ಅಂಗಡಿಯಲ್ಲಿ ಯಾವ ರೀತಿ ಕೃಷಿ ಗಡಗಳು ನಿಮಗೆ ಬೇಕೋ ಮತ್ತು ಯಾವ ರೀತಿ ಹೂವಿನ ಗಡಗಳು ಬೇಕೋ ಯಾವ ರೀತಿ ಹಣ್ಣಿನ ಗಡಗಳು ಬೇಕೋ ಎಲ್ಲವನ್ನು ಹೇಗೆ--

ಒಂದು ಸೆಲ್ಫಿ ತೆಗೆದಿರೋದನ್ನು ನೀವು ಗಮನಿಸಬಹುದು ಹಾಗೆ ಆ ಗೇಟು ಯಾವ ರೀತಿ ನಿರ್ಮಾಣಗೊಂಡಿದೆ ಯಾವ ರೀತಿ ಅಲಂಕಾರಗಳನ್ನು ಆ ಗೇಟಿ ನ ಮುಂಭಾಗ ಮಾಡಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು.

ಈ ಚಿತ್ರದಲ್ಲಿ ನೀವು ಮೇಣದ ಬತ್ತಿಯನ್ನು ಪ್ರಾರ್ಥನಾ ಮಂದಿರದ ಮುಂದೆ ಹೇಗೆ ಹಚ್ಚಿದ್ದಾರೆ ಮತ್ತು ಜನಸಂದಣಿ ಪ್ರಾರ್ಥನಾ ಮಾಡಿರದ ಮುಂದೆ ಹೇಗಿದೆ ಹಾಗೆ ಭಾತಿಪೂರ್ವಕಗಳಿಂದ ಯಾವ ರೀತಿ ತಮ್ಮ ಭಕ್ತಿಗಳ ಭಕ್ತಿಯನ್ನ ತೋರಿಸುತ್ತಿದ್ದಾರೆ ಎಂಬುದನ್ನು ಈ ಚಿತ್ರದಲ್ಲಿ ನೋಡಬಹುದು.

ಮೀನು ವ್ಯಾಪಾರಿಯನ್ನು ನೋಡಬಹುದು ಯಾವ ರೀತಿ ತಮ್ಮ ದೈನಂದಿನ ಜನ ಜೀವನವನ್ನು ಸಾಗಿಸುತ್ತಿದ್ದಾನೆ. ಯಾವ ರೀತಿ ಸುತ್ತ ಅಂಗಡಿ ಸುತ್ತಲೂ ಶುಚಿತ್ವವನ್ನು --

ಎಂಬುದನ್ನು ನೀವು ಚಿತ್ರದಲ್ಲಿ ನೋಡಬಹುದು ಒಂದು ಬೃಹತ್ ಆಕಾರದ ಕಟ್ಟಡದ ಒಳಗೆ ಯಾವ ರೀತಿಯ ವ್ಯವಸ್ಥೆಗಳು ಆಗಿವೆ ಜನರು ಕೂರಲು ಯಾವ ರೀತಿ ವ್ಯವಸ್ಥೆಯಾಗಿದೆ ಸುತ್ತ ಮುತ್ತಲಿನ ಕಟ್ಟಡ ಹೇಗೆ ಅಲಂಕೃತಗೊಂಡಿದೆ. ಎಂಬುದನ್ನು ನೀವು ನೋಡಬಹುದು.

ಈ ಚಿತ್ರದಲ್ಲಿ ನೀವು ಮಿ ಮೀನು ಮಾರಾಟ ಮಾಡುತ್ತಿರುವುದನ್ನು ಗಮನಿಸಬಹುದು ಬಗ ಬಗೆಯ ಮೀನುಗಳು ಯಾವ ರೀತಿ ಇವೆ ಮತ್ತು ಅದನ್ನು ತೆಗೆದುಕೊಳ್ಳಲು ಜನಸಂದನಣಿ ಯಾವ ರೀತಿ ಬಂದು ನಿಂತಿದೆ.

ಮತ್ತು ಆ ಮೀನುಗಳನ್ನು ಅಲ್ಲಿಯೇ ಶುಚಿತ ಸ ಅ ಯಾವ ರೀತಿ ಕ್ಲೀನ್ ಮಾಡುತ್ತಾರೆ ಎಂಬುದನ್ನು ಸಹ ನೀವು ಗಮನಿಸಬಹುದು ಹಾಗೂ ವಿವಿಧ ಬಗೆಯ ಮೀನುಗಳನ್ನು ಸಹ ನೀವು ನೋಡಬಹುದು.